ಮತ್ತು ಒಂದು ಚಕ್ರ ವಾಹನ ಮತ್ತು ಎರಡು ಚಕ್ರದ ವಾಹನವು ಓಡಾಡುತ್ತಿದೆ.

ಪಾಟ್ ಗಳನ್ನು ಇಟ್ಟಿದ್ದಾರೆ ಇಲ್ಲಿ ಪ್ಲಾಸ್ಟಿಕ್ ಹೂಗಳು ಬಹಳ ಸುಂದರವಾಗಿ ಕಾಣುತ್ತವೆ.

ಇದು ಒಂದು ಡ್ಯಾಮ್ ಇಲ್ಲಿ ಡ್ಯಾಮ್ ನ್ನು ಬಹಳ ವಿಶೇಷವಾಗಿ ಕಟ್ಟಲಾಗಿದೆ.

ಇದು ಒಂದು ರಸ್ತೆಯ ಪಕ್ಕದಲ್ಲಿರುವಂತಹ ಬ್ಯಾಂಕ್ ಆಗಿದೆ.

ಇಲ್ಲಿ ಆ ಗೇಟ್ ನ್ನು ಬಹಳ ದೊಡ್ಡದಾಗಿ ಇಟ್ಟಿದ್ದಾರೆ.

ಮತ್ತು ಸುತ್ತಲೂ ಬಹಳ ಸ್ವಚ್ಛವಾಗಿ ಇಟ್ಟುಕೊಂಡಿದ್ದಾರೆ.

ಮತ್ತು ಎರಡು ಕಾರು ಗಳು ನಿಂತಿವೆ ಮತ್ತು ಆಟೋ ರಿಕ್ಷಾ ಇದೆ.

ಹ್ಮ್ ಕಟ್ಟಡವನ್ನು ಕಟ್ಟಲಾಗಿದೆ ಇಲ್ಲಿ ಮೂರು ಕಂಬಗಳನ್ನು ನೆಟ್ಟಿದ್ದಾರೆ.

ಮತ್ತು ಇಲ್ಲಿ ಐಸ್ ಕ್ರೀಮ್ ಗಳು ಕೂಡ ದೊರೆಯುತ್ತವೆ.

ಈ ಕಟ್ಟಡವು ಬಹಳ ಸುಂದರವಾಗಿ ನಿರ್ಮಾಣಗೊಂಡಿದ್ದು --

ಇದು ಒಂದು ರಾತ್ರಿಯ ಸಮಯ ಈ ಸಮಯದಲ್ಲಿ--

ಇದು ಒಂದು ದೊಡ್ಡದಾದಂತಹ ಮಾಲ್ ಈ ಮಾಲ್ ನಲ್ಲಿ ಹಲವಾರು ಅಂಗಡಿಗಳಿವೆ.

ಮತ್ತು ಈ ದೇವರ ವಿಗ್ರಹಕ್ಕೆ ಹೂವಿನ ಅಲಂಕಾರವನ್ನು ಮಾಡಿದ್ದಾರೆ .

ಈ ರಸ್ತೆಯ ಮಧ್ಯದಲ್ಲಿ ಆ ಒಂದು ಬೆಟ್ಟ ಕಾಣುವುದು ಬಹಳ ಆಕರ್ಷಕವಾಗಿದೆ .